ನೋಡ್ರಿ ಇವರು ಏನ್ ಮಾಕಥಾರ ಅಂದ್ರೆ ಚರ್ಚ್ ಒಳಗೆ ಹಾಡು ಹೇಳದು ಬಾಷಣ ಮಾಡದು ಏನೋ ಫುನ್ಕ್ಷನ್ ಇಟ್ಟುಕೊಂಡರೆ--

ಇದು ನೋಡ್ರಿ ಇದು ಮದುವೆ ಫುನ್ಕ್ಷನ್ ಹಾಲ್ ನ ಎಷ್ಟು ಚಂದ್ ಡೆಕೋರೇಷನ್ ಮಾಡಾರೆ ಅಂದ್ರೆ ಒಂದೊಂದ್ ತರ--

ಈ ತರ ಮಾಡಾರ ಅದರ ವಳಗ್ ಚಿತ್ರಗಳ್ಳನ್ನ ಬಿಡಿಸಿದ್ದಾರೆ.

ಎಲ್ಲ ತರದು ಕ್ಲಿನಿಕ್ ಪ್ಲಸ್ ಶಾಂಪೂ ಅಹ್ ಅಹ್ ಬೇರೆ ಬೇರೆ ಶಾಂಪೂ ಮತ್ ಸೋಪು .

ಎಲ್ಲ ತರದು ಕ್ಲಿನಿಕ್ ಪ್ಲಸ್ ಶಾಂಪೂ ಅಹ್ ಅಹ್ ಬೇರೆ ಬೇರೆ ಶಾಂಪೂ ಮತ್ ಸೋಪು .

ಇಲ್ಲಿ ನೋಡ್ರಿ ಹೂವು ಗಿವು ಎಲ್ಲಾ ಕಾರಿಡಾರ್ ಪಕ್ಕಕ್ಕೆ --

ಅರ್ಬಿ ಅಂಗಡಿದ ಯಾರೋ ಅನ್ನೋದು ಯಾಡೋ ಗೊಂಬೆಗೆ ಅರ್ಬಿ ಹಾಕಿ ನಿಲ್ಸಯಾರ್ ನೋಡ್ರಿ ಆಕಡೆ ಒಂದು ಇಕ್ಕಡೆ ಒಂದು ಅರ್ಬಿ ಅಂಗಡಿ ಯಾರಾರು ಬೇಕಾದ್ರೆ ಹೋಗ್ರಿ ಅರ್ಬಿ ಅಂಗಡಿ.

ವಾಕಿಂಗ್ ಹೋಗ್ತೇವಿ ಯೋಗ ಮಾಡ್ಕೊಂಡ್ರೆ ಸಾಕ್ ಯೋಗ ಪ್ರಾಣಾಯಾಮ ಮಾಡ್ಕೊಂಡ್ರೆ--

ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಇಂಡಿಯಾ ಅಂತ ಅಂದ --

ಎಲ್ಲರೂ ಚಾಮುಂಡೇಶ್ವರಿಗೆ ಕೈ ನಮಸ್ಕಾರ ಮಾಡ್ರಿ ಕಾಪಾಡಲಿ ಅಂತ ಅಂದ.

ಅಂದ್ರೆ ಈ ಕಡೆ ಪ ಬೈಕ್ ಪಾರ್ಕಿಂಗ್ ಸೆಪೆರೇಟ್ ಆಕಡೆ ಕಾರ್ ಪಾರ್ಕಿಂಗ್ ಸೆಪೆರೇಟ್ ಮಾಡಿರೋದು ಕಾಣತೇತಿ ಇಳ್ಳಿ.